ಬಹಳಷ್ಟು ಲೖಟ್ಗಳು ಬಲ್ಪ್ಗಳು ಮೇಲ್ಗಡೆ ಇದ್ದಿರುವುದು ಕಾ ಮೇಲ್ಗಡೆ ಬಲ್ಪ್ ಸಹ ಇದೆ.

ಅತ್ಯಂತ ಚೆನ್ನಾಗಿ ಒಂದು ತೋರೆ ನೀರು ಇದ್ದಿರುವುದು ಸಹ ಕಂಡು ಬರುತ್ತಿದೆ.

ಮನುಷ್ಯರು ಇದ್ದಿರುವುದು ಕಾಣಿಸುತ್ತಿದೆ ಹಾಗೆಯೇ ಚೌಕಿ ಮಣಿ ಸಹ ಇವೆ ಹಾಗೆ ಹೊರಗಡೆ ಚಪ್ಪಲ್ ಸಹ ಇಕ್ಕಿದಾ.

ಮತ್ತೆ ರೈಟ್ ಸೈಡ್ ಇನಲ್ಲಿ ಒಂದು ಮನೆ ಸಹ ಇದ್ದರೂ ಇದ್ದರೂ ತರ ಕಾಣಿಸುತ್ತಿದೆ.

ಹಾಗೆ ಅಲಮಾರಿಯಲ್ಲಿ ಮತ್ತೆ ಬೋರ್ನ್ವಿಟಾ ಗಳು ಇಟ್ಟಿರೋದು ಕಂಡು ಬರುತ್ತದೆ.

ತ್ತೆ ಆಕಡೆ ಮನುಷ್ಯರು ಬೈಕ್ ನಾ ಮೇಲೆ ರೋಡಿನ ಮೇಲೆ ಹೋಗಿರೋ ಹೋಗುತ್ತಿರುವುದು ಕಂಡು ಬರುತ್ತಿದೆ.

ಹಾಗೆಯೇ ಇಲ್ಲಿ ದೇವಸ್ಥಾನ ಇದ್ ಓದ ಒಂದು ಮುಂದಿನ ಭಾಗ ಅದು ಕಾಣಿಸಲಾಗುತಿದೆ.

ಹಾಗೆ ಎರಡು ಬೈಕ್ ಗಳು ನಿಂತಿರುವುದು ಸಹ ಕಾಣಿಸಲಾಗುತ್ತಿದೆ.

ಮತ್ತೆ ಇಲ್ಲಿ ಹಾಗೆಯೆ ಬುಲ್ಪ್ ಸಹ ಎರಡು ಬಲ್ಪ್ ಗಳು ಸಹ ಇದ್ದುರುವುದು ಕಾಣಿಸಲಾಗುತ್ತಿದೆ.

ಎಲ್ಲಾ ಸ್ವೀಟ್ಗ ಳು ಇಲ್ಲಿ ವಿಧವಿಧವಾದ ಸ್ವೀಟ್ಗ ಳು ಕಾಣಿಸಲಾಗುತ್ತಿದೆ ಜಿಲೇಬಿ ಪೋ--

ಒಂದರ ಒಂದನ್ ಒಂದರ ಜೊತೆ ಒಂದನ್ನು ಜೋಡಿಸಿ ಚೆನ್ನಾಗಿ ಒಂದರ ಮೇಲೆ ಒಂದು ಇಲ್ಲಿ ಬಹಳಷ್ಟು ಚೆನ್ನಾಗಿ ಜೋಡಿಸಿ ಇಲ್ಲಿ ಇಕ್ಕಿಸಿ ಇಲ್ಲಿ ಇಕ್ಕಿದ್ದಾರೆ.

ಮತ್ತು ಮ್ ದೊಡ್ಡ ದೊಡ್ಡ ಮರಗಳು ಸಹ ಕಂಡು ಬರುತ್ತಿವೆ.

ಹಾಗೆಯೇ ಮೇಲೆ ಮೂರು ಬಲ್ಫ್ ಗಳು ಬಲ್ಪ್ ಗಳು ಸಹ ಕಾಣಿಸುತ್ತಿವೆ.

ಇಲ್ಲಿ ಅತ್ಯಂತದ್ರೆ ಅತ್ಯಂತ ಬಹಳ ದೊಡ್ಡದಾಗಿರುವ ಬಿಲ್ಡಿಂಗ್ ಅತ್ಯಂದ್ರ ಅತ್ಯಂತ ಅತ್ಯಂತ ದೊಡ್ಡದಾಗಿರುದಿದೆ.

ಇಲ್ಲಿ ಸ್ವಲ್ಪ ಜನರ ಮುಖವನ್ನು ಮುಖದ ಮುಖದ ಭಾವಚಿತ್ರವನ್ನು ಇಲ್ಲಿ ಮುಚ್ಚಿಸಿದ್ದಾ --

ಹಾಗೆ ಸ್ವಲ್ಪ ಜನರ ಮುಖಕೆ ಇಲ್ಲಿ ಮುಚ್ಛಿಸಿರುವುದು ಕಂಡು ಬರುತ್ತಿಲ್ಲ.